ಇದರಲ್ಲಿ ಬಿಳಿ ನಾಲ್ಕು ಬಿಳಿ ಲೈಟ್ಗಳು ಕಾಣಿಸುತ್ತಿವೆ ಮತ್ತು--

ಆ ಟೂ ಫೈಯ್ಯು ಟೂ ಆಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ಕಿರಾಣಿ ಅಂಗಡಿ ಇದೆ ಮತ್ತು ಈ ಟೇಬಲ್ ನ ಮೇಲೆ--

ಒಬ್ಬ ವ್ಯಕ್ತಿ ಮೈಕ್ ಅಲಿ ನಲ್ಲಿ ಆಡುತ್ತಿದ್ದಾನೆ ಇಬ್ಬರು ವ್ಯಕ್ತಿಗಳು ಭಕ್ತಿಯಿಂದ ಸೇ ಗಮನವನ್ನು --

ಕನ್ನಡಕವನ್ನು ಧರಿಸಿ ಟೋಪಿಯನ್ನು ಹಾಕಿಕೊಂಡು ನಿಂತಿದ್ದಾನೆ ಮತ್ತು ಅವನ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯು ಇದ್ದಾನೆ ಮತ್ತು ಮೇಲ್ಭಾಗದಲ್ಲಿ ಒಂದಿಷ್ಟು ಹೂಗಳಿಂದ ಡೆಕೋರೇಷನ್ ಮಾಡಲಾಗಿದೆ ಮತ್ತು ಬಿಳಿಯಾದ ಆ--

ಇದು ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ ಆಪ್ ಕೊಪ್ಪಳ ಎಂದು ಇದರಲ್ಲಿ ಬರೆಯಲಾಗಿದೆ.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ಸಣ್ಣ ಸಣ್ಣ ಪುಟ್ಟ ಅಣಿ ಇಲ್ಲಿ ನಿಂತಿದೆ ಮತ್ತು ಇಲ್ಲಿ ಕಪ್ ಅದೆ ಹಸಿರು ಮತ್ತು--

ಜಿ ವೀಲ್ ಕೇರ್ ಎಂದು ಬರೆಯಲಾಗಿದೆ ಅದರ ಮುಂದೆ ಒಂದು ಬೈಕ್ ಅನ್ನು ಬಿಡಲಾಗಿದೆ.

ಇಲ್ಹ ಕಬ್ಬಿಣದ ಕಂಬಗಳಿಂದ ಮೇಲೆ ಲೈಟ್ ಅನ್ನು ಹೊಂದಿಸಲಾಗಿದೆ ಮತ್ತು ಇಲ್ಲಿ--

ಡಿ_ಜೆ ಸೌಂಡ್ ಬಾಕ್ಸ್ ಗಳನ್ನು ಇಡಲಾಗಿದೆ ಇಲ್ಲಿ ಮೇಲಕ್ಕೆ ಹತ್ತಲು ಮೆಟ್ಟಿಲುಗಳನ್ನು--

ಇದ ಕೃಷಿ ಈ ಒಂದು ಕೃಷಿ ಹೊಂಡ ನೀರು ನೀರನ್ನು ತುಂಬಿಕೊಂಡಿದೆ ಇದರ ಕಪ್ಪು ಮಣ್ಣು ಇದೆ ಮುಂದೆ ಹೋದಂತೆ ಒಂದಿಷ್ಟು ಹಸಿರಾದ ಹುಲ್ಲುಗಾವಲು ಇದರಲ್ಲಿ ಇದೆ ಬಿಳಿ ಮೋಡ ಮತ್ತು ಹಸಿರು ಮೋಡವಿದೆ.

ಮತ್ತು ಇದರ ಮುಂದೆ ಒಂದು ವಿದ್ಯುತ್ ಕಂಬವು ಕೂಡ ಕಾಣಿಸು--

ಹಲವು ಬಟ್ಟೆಗಳಿವೆ ಅದರಲ್ಲಿ ಒಂದಿಷ್ಟು ಟಿಶರ್ಟ್ ಗಳು ಒಂದಿಷ್ಟು--

ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಅದರ ಮುಂಭಾಗದಲ್ಲಿ ಹಲವಾರು ಚೇರ್ಗಳನ್ನು ಹಾಕಿದ್ದಾರೆ ಇಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಭಾಗಿಯಾಗಿದ್ದಾರೆ ಗೋಡೆಯ ಮೇಲೆ ಒಂದು ಚಾರ್ಟನ್ನು ಹಾಕಲಾಗಿದೆ ಇಲ್ಲಿ --

ಇಲ್ಲಿ ಮುಂದುಗಡೆ ಒಂದು ಸ್ಕೂಟರ್ ನಿಂತಿದೆ ಅದರ ಮುಂದುಗಡೆ ಒಂದು ಎರಡು ಲೈಟಿಂಗ್ ಕಂಬಗಳು ಮತ್ತು ಅದರಲ್ಲಿ ಟಿಸಿ ಅಳವಳಿಸಲಾಗಿದೆ ಮತ್ತೆ ವೈರಿಗಳನ್ನು.

ಕಪ್ಪು ಮತ್ತು ಆರೆಂಜ್ ಬಣ್ಣದ ಬಣ್ಣವನ್ನು ಬಳಿಯಲಾಗಿದೆ.

ಟ್ರ್ಯಾಕ್ಟರ್ ಮತ್ತು ಟ್ರಾಲಿಯೂ ಇದೆ ಇದರಲ್ಲಿ.

ನಫೀಸ ಜಹಾನ್ ಎಂದು ಬರೆಯಲಾಗಿದೆ ಮತ್ತು ಇಲ್ಲಿ--

ಈ ಒಂದು ಚಿತ್ರದಲ್ಲಿ ಹಲವಾರು ಸ್ಕೂಟರ್ ಗಳು ಕಾಣಿಸ್ತಿವೆ ಅದರಲ್ಲಿ ನೀಲಿ ಸ್ಕೂಟರ್ ಬಿಳಿ ಸ್ಕೂಟರ್ ಕಪ್ಪು ಸ್ಕೂಟರ್ ಮತ್ತು ಹಳದಿ ಬಣ್ಣದ ಸ್ಕೂಟರ್ ಕೂಡ ಇದರಲ್ಲಿ ಇದೆ.

ಒಂದಿಷ್ಟು ಚಿತ್ರಗಳನ್ನು ಹಾಕಲಾಗಿದೆ ಮತ್ತು ಬಿಳಿ ಬಲ್ಬ್ ಗಳನ್ನು ಇದರಲ್ಲಿ ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಹಂಪಿ ಪವರ್ ಹೌಸ್ ಎಂದು ಬರೆಯಲಾಗಿದೆ ಅದರ ಕೆಳಗಡೆ ಎರಡು ಕಿಟಕಿಗಳಿವೆ ಆ ಕಿಟಕಿಯ ಒಳಗಡೆ ಲೈಟ್ ಹತ್ತಿದೆ.

ಇಬ್ಬರು ವ್ಯಕ್ತಿಗಳು ಮಾತ್ರ ಪಿಂಕ್ ಕಲರ್ ಮ್ಯಾಟ್ ಅನ್ನು ಬಳಕೆ ಮಾಡುತ್ತಿದ್ದಾರೆ.

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದು ಮತ್ತು ಅಹ್ ಕಬ್ಬಿಣದ --

ಈ ಒಂದು ಚಿತ್ರದಲ್ಲಿ ಹೊರಭಾಗದಲ್ಲಿ ಒಂದು ಸ್ಪಷ್ಟವಾದ ಗಿಡ ಕಾಣಿಸುತ್ತಿದೆ ಮ--

ಇದರ ಒಳಗಡೆ ಒಬ್ಬ ವ್ಯಕ್ತಿಯು ನಿಂತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ.